ಅದರ ಮುಮ್ ಮುಂಭಾಗದಲ್ಲಿ ದೊಡ್ಡ ದೊಡ್ಡಕಟ್ಟಡಗಳು ಅದರ ಫ್ಯಾಕ್ಟರಿ ಗಳನ್ನ ಸಹಿತ ನಾವು ನೋಡಬಹುದು.

ಜಮೀನನ್ನು ನೋಡಬಹುದು ಅದರ ಒಳಗಡೆ ಗಿಡಗಳನ್ನು ಸಹಿತ ನೋಡಬಹುದು ಹಾಗೇ--

ಆ ತರ ನಿ ನಿಂತುಕೊಂಡು ವೀಕ್ಷಿಸುತ್ತಿದ್ದಾರೆ.

ಹಾಗೆ ಬೋರ್ಡ್ ಗಳು ಸಹಿತ ನೋಡಬಹದು ಹಾಗೆ ಬೋರ್ಡ್ ಮೇಲೆ ಯಲ್ಲೋ ಕಲರ್ --

ನಾನು ನೋಡಿದ ಪ್ರಕಾರ ಇದು ಈ ಒಂದು ಷೋ ಗಿಡವನ್ನು ನೆಟ್ಟಿದ್ದಾರೆ. ಅದರ ಹಿಂಭಾಗ ಲೈಟ್ ಕಂಬ ಇದೆ ಅದರ ಹಿಂಭಾಗ ಗಿಡಗಳು.

ಇದು ತುಂಬಾ ತುಂಬಾ ಚೆನ್ನಾಗಿದೆ ಅದರಲ್ಲಿ ತುಂಬಾ ಜಾಸ್ತಿ ಇರುವ ಎಲೆಕೋಸು--

ಆ ಚರ್ಚ್ ನ್ನು ಬಗೆದು ಅದರಲ್ಲಿ ಕೆಳಗಡೆ ಕೆಂಪು ಕಣ್ ಕೆಂಪು --

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ತುಂಬಾ ಕಾರು ಗಳು ನಿಂತಿದೆ ಅದರಲ್ಲಿ ವೈಟ್ ಕಲರ್ ಹಾಗೆ ಗ್ರೇ ಕಲರ್ ಕಾರು ಗಳನ್ನು ನೋಡಬಹುದು .

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದು ಒಂದು ದೊಡ್ಡದಾದ ಬಿಲ್ಡಿಂಗ್ .